ಇದೊಂದ್ ಬಸ್ ಇದೆ ಇದ್ರಲ್ಲಿ ಬ ಮತ್ತೆ ಸೀಟ್ ಖಾಲಿಗಳಿದ್ದಾವೆ ಎಲ್ಲಾದ್ರೂ ಟೂರಿಗ್ ಹೋಗ್ಬೇಕ್ ಅಂದ್ರೆ --

ಇದು ಬಸ್ ತುಂಬಾನೇ ಚೆನ್ನಾಗಿದೆ ಎ.ಸಿ ಬಸ್ ತರ ಕಾಣಿಸ್ತಾ ಇದೆ ಕಲರ್ ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇದೆ ಇದ್ರಲ್ಲಿ .

ನೀವ್ ನೋಡ್ಬೋದು ಇದನ್ನಾ ಚೆನ್ನಾಗ್ ಡೆಕೋರೇಷನ್ ಮಾಡಿದ್ದಾರೆ ಪಿಂಕ್ ಹೂವ.

ವೈಟ್ ಹೂವ ಮತ್ತೆ ಹಳ್ದಿ ಬಣ್ಣ ಕೆಂಪ್ ಹೂವ ಇದನ್ನೆಲ್ಲಾ ತುಂಬಾನೇ ಚೆನ್ನಾಗ್ ಮಾಡಿದ್ದಾರೆ.

ಮತ್ತೆ ವೆಲ್ಕಮ್ಗಂತ ಇಲ್ಲಿ ವೈಟ್ಸ್ ಪರ್ದೆ ಇದೆ ಮತ್ತೆ ಇಲ್ಲಿಗ್ ಜೆಟ್ ಕಾರ್ಪೆಟ್ ಇದೆ.

ಇದನ್ ನೀವ್ ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿದೆ .

ಇದು ಆಹ್ಹ್ ರಸ್ತೆ ಎದ್ರ್ಗಡೇನೇ ನಿಂತಿದೆ ಇದು ಇದು ನಮ್ಮ ಕಟ್ಸಿದ್ದಾರೆ.

ರೋಡ್ ಮೇಲೆ ನಿಂತಿದೆ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ --

ಮೆಡಿಕಲ್ ಸ್ಟೋರ್ ಮತ್ತೆ ಕೆಲವ್ ಜನರ್ ತಿರ್ಗಾಡ್ತಿದ್ದಾರೆ.

ಇಲ್ಲಿ ಗಿಡ ಅವೆಲ್ಲಾ ಕಾಣ್ಸ್ತಾ ಇದೆ ನಿಮ್ಗೆ .

ಇಲ್ಲಿ ನೋಡ್ಬೋದು ಕಾಲೇಜ್ ಪಂಗ್ಷನ್ ‌ ನೋಡಿತಾ ಇದೆ ಇಲ್ಲಿ.

ಇಲ್ಲಿ ಪೆಟ್ರೋಲ್ ಪಂಪ್ ಇದೆ ಇದು ಯಾವ್ದೋ ತುಂಬಾನೇ ಲಾಂಗ್ ಡ್ರೈವರ್ ತರ ಆತರ ರೋಡಲ್ಲಿ ಕಾಣ್ಸ್ತಾ ಇದೆ ನಿಮ್ಗೆ.

ಸೇಲ್ ಸರ್ವಿಸ್ ಮತ್ತೆ ಎಲ್ಲಾನು ಕೂಡ ಇಲ್ಲಿದೆ .

ಇದು ಕೆನರಾ ಬ್ಯಾಂಕ್ ಸ್ಮಾಲ್ ಕೂಡನೇ ಇದೆ ಇದ್ರಲ್ಲಿ ಕೆಲವ್ರು ಆಹ್ಹ್ ಎ.ಟಿ.ಎಂ ನಲ್ಲಿ ಅಮೌಂಟ್ ಕೂಡ ತೆಗೀತಾ ಇದ್ದಾರೆ.

ಇಲ್ಲಿ ಪಂಗ್ಷನ್ ಹಾಲ್ ಇದೆ ಇದ್ರಲ್ಲ್ ನೋಡ್ತಿರಬಹುದು ನೀವು --

ಇದ್ರಲ್ ಬ್ಲೂ ಡ್ರೆಸ್ ಬ್ಲಾಕ್ ಪ್ಯಾಂಟ್ ಮತ್ತೆ ಇಬ್ರು ಶೂಸ್ ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ.

ಹೋಗೋಕ್ ದಾರಿ ಕೂಡ ಇದೆ ಒಳ್ಗಡೆ ಕಾರ್ ಕೂಡ ನಿಲ್ಸಿದ್ದಾರೆ ಬ್ಯಾಗ್ ಹಾಕೊಂಡು ಇಬ್ರು ಹೋಗ್ತಾ ಇದ್ದಾರೆ ನೀವು ನೋಡ್ತಿದ್ದೀರಾ. .

ನೀವು ನೋಡ್ತಾ ಇದ್ದೀರಾ ಇದು ರೂಮೇ ಇದೆ ರೂಮಲ್ಲಿ ಒಂದ್ ಮಾರಿ ಕೂಡ ಕಾಣ್ಸ್ತಾ ಇದೆ ಇಲ್ಲಿ

ಇಲ್ಲಿ ಬಾಟಲ್ಸ್ ಇಟ್ಟಿದ್ದಾರೆ ನೀರ್ ಕುಡಿಯೋಕೆ ಮತ್ತೆ ರು ರೂಮ್ ತರ ಕಾಣ್ಸ್ತಾ ಇದೆ.

ಇದ್ದೊಂದು ಕಟಿಂಗ್ ಶಾಪ್ ಇದೆ ಇಲ್ಲಿ ಹುಡ್ಗ ತನ್ನ ಕ ಕೂದ್ಲನ್ನ ಕಟಿಂಗ್ ಮಾಡ್ಸ್ತಾ ಇದ್ದಾನೆ.

ಇಲ್ಲಿ ಕಟಿಂಗ್ ಶಾಪ್ರಲ್ಲಿ ಕಟಿಂಗ್ ಅವರ್ ತನ್ನ ಕೂದ್ಲನ್ನೆಲ್ಲಾ ತುಂಬ ಚನ್ನಾಗ್ ಕಟ್ ಮಾಡ್ತಾ ಇದ್ದಾರೆ .

ಅವ್ನು ಕನ್ನಡಿಯಲ್ ನೋಡ್ತಾ ಇದ್ದಾನೆ ಇವ್ನ್ ಕಟಿಂಗ್ ಶಾಪ್ ಅವ್ನ್ ಚೆನ್ನಾಗ್ ಕೂದ್ಲನ್ನೆಲ್ಲಾ ಕಟಿಂಗ್ ಮಾಡ್ತಾ ಇದ್ದಾನೆ.

ಕನ್ನಡಿಯಲ್ಲ ಇದೆ ಇದ್ರಲ್ಲಿ ಲೈಟ್ ಕೂಡ ಇದೆ ಹಿಂದ ಮತ್ತೆ ಸಣ್ಣ್ ಟಿ.ವಿ ಇದೆ ಇದ್ರಲ್ಲಿ ಮತ್ತೆ ಒಂದು --

ಇದು ನೀವ್ ನೋಡ್ತಾ ಇರ್ಬೋದು ಬೆಳ್ಳಿ ಜೋಕಾಲಿ ತರ ಕಾಣಿಸ್ತಾ ಇದೆ ಇದನ್ನ --

ಇದು ಬೆಳ್ಳಿ ಜೋಕಾಲಿ ಅಂತಾನು ಹೇಳ್ಬೋದು ಇದ್ರಲ್ಲಿ ನೋಡ್ತಾ ಇದ್ದೀರಾ.

ಇದು ಹಳೆ ಬಿಲ್ಡಿಂಗ್ ತರ ಕಾಣಿಸ್ತಾ ಇದೆ ಇದ್ರಲ್ಲಿ ನೀವ್ ನೋಡ್ತಾ ಇರ್ಬೋದು.

ಕೆಲವು ಗಿಡ ಮರಗಳನ್ನು ಗಳ ಆಹ್ಹ್ ಗಿಡಗಳನ್ನ ನೆಟ್ಟಿದ್ದಾರೆ ಮತ್ತೆ ಇಲ್ಲಿ ಕೂಡಾಕ್ ಕುರ್ಚಿಗಳನ್ ಕೂಡ ಚೆನ್ನಾಗ್ ಇಟ್ಟಿದ್ದಾರೆ.

ಇಲ್ನೀವ್ ನೋಡ್ತಿರ್ಬೋದು ಬ್ಳ್ಯು ಲೋಟಾಸ್ ಅಂತೇಳಿ ಇದು.

ಮತ್ತೆ ಇದ್ ಬಿಲ್ಡಿಂಗ್ ಅರ್ಶನ ಕಲರ್ ಮತ್ತೆ ಸ್ವಲ್ಪ ವೈಟ್ ಕಲರ್ ಮ್ಯಾಲ್ ಹಾಕಿ ಯಲ್ಲೋ --

ಇಲ್ಲಿ ನೀವ್ ನೋಡ್ತಾ ಇದ್ದೀರಾ ಇಲ್ಲಿ ವರ್ಕರ್ಸ್ ಕೆಲ್ಸ ಮಾಡ್ತಾ ಇದ್ದಾರೆ ಸಿಮೆಂಟೆಲ್ಲಾ ಹಾಕ್ತಾ ಇದ್ದಾರೆ ಮನೆ ಕಟ್ಸುಕ ಮತ್ತೆ ಇಲ್ಲಿ ಎಸ್ಟ್ ಐದಾರ್ ಜನ ನಿಂತಿದ್ದಾರೆ ಕೆಲ್ಸ ಮಾಡ್ --

ವೆಲ್ಕಮ್ ಮಾಡೋಕೆ ನಿಂತಿದ್ದಾರೆ ಮತ್ತೆ ಇಲ್ಲಿ ಇಬ್ರ ಜನ ಕೂಡ ನಿಂತಿದ್ದಾರೆ ಫೋನ್ ಮಾತಾಡ್ಕೊಂಡು ಮತ್ತೆ ಇದ್ರೊಳಗೆ ಹೋಗೋಕೆ ತುಂಬಾನೇ ಸೂಪರ್ ಆಗಿ ಇದನ್ನ ಡೆಕೋರೇಷನ್ ಮಾಡಿದ್ದಾರೆ .

ಇದು ಗ್ಯಾರೇಜ್ ಕಾಣ್ಸ್ತಾ ಇದೆ ಇಲ್ ನೋಡಿದ್ರೆ ನೀವು ಕಾರ್ ರಿಪೇರಿ ಮಾಡ್ತ್ --

ಕಡೆ ಮತ್ತೆ ಕಾರ್ ಸಾಮ್ ರಿಪೇರಿ ಸಮಾನ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಇದ್ರಲ್ಲಿ ನೀವು ನೋಡುತ್ತಿರುದಂದ್ರೆ --